ಇದು ಒಂದು ಮಾರ್ಕೆಟ್ ಇನ ಚಿತ್ರವಾಗಿದೆ ಇಲ್ಲಿ ತರಕಾರಿಗಳನ್ನು ನಾವು ನೋಡಬಹುದಾಗಿದೆ. ಹಾಗೆ ಕೋ ಕೋಸು ಎಲೆ ಕೋಸು ಕ್ಯಾರಟ್ ಬೀನ್ಸ್ ನಿಂಬೆ ಹಣ್ಣು ಬಾಳೆ ಹಣ್ಣು.

ಹಾಗೆಯೆ ಇಲ್ಲಿ ಹಲವಾರು ಹೂಗಳಿಂದ ತುಂಬಾ ಅಲಂಕಾರ ಮಾಡಿರುವುದನ್ನುನಾವು ಗಮನಿಸಬಹುದು .ಈ ಗಾಡಿಯ ಸಂಖ್ಯೆ ಡಬ್ಲ್ಯೂ ಬಿ ಡಿ ಎ ೦೦೩೩ ಅಂತ ಹೇಳಬಹುದು .

ಇದು ಒಂದು ನೆಸ್ಕೆಫ್ ಕಪ್ ಆಗಿದೆ ಇದನ್ನು ಒಬ್ಬ ಮನುಷ್ಯ ಹಿಡಿದುಕೊಂಡಿದಾನೆ ಇದು ಚಳಿಗಾಲದಲ್ಲಿ ತೆಗೆದಿರುವ ಫೋಟೋ ಆಗಿರ್ಬಹುದು .

ಇದು ಒಂದು ಪಾರ್ಕಿನ ಚಿತ್ರವಾಗಿದೆ ಹಾಗೆ ಇಲ್ಲಿ ಹಲವಾರು ಗಿಡಗಳು ಇರುವುದನ್ನು ನಾವು ಗಮನಿಸಬಹುದು ಹಾಗೆ ಇಲ್ಲಿ ಒಂದು ಡಷ್ಟಬಿನ್ ಅನ್ನು ನೋಡಬಹುದು.

ಇದು ಒಂದು ಬುಕ್ ಸ್ಟಾಲ್ ನ ಚಿತ್ರವಾಗಿದೆ.ಈ ಬುಕ್ಸ್ಟಾಲ್ ನಲ್ಲಿ ವಿದ್ಯಾರ್ಥಿಗಳು ವಯಸ್ಸಾದವರು ಬುಕ್ ಗಳನ್ನೂ ಖರೀದಿ ಮಾಡುತ್ತಿದಾರೆ .ಹಾಗೆ ಈ ಬುಕ್ಸ್ಟಾಲ್ ಅಲ್ಲಿ ಎಲ್ಲ ತರಹದ ಬುಕ್ಸ್ ಗಳು ಇವೆ ಎಂದು ಹೇಳುತ್ತೇನೆ .

ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳು ಸಹ ಇವೆ ಹಾಗೆ ಇಲ್ಲಿ ಚಿಕ್ಕಪುಟ್ಟ ಗ್ರೀಟಿಂಗ್ಸ್ ಗಳು ಸಹ ಇವೆ ಎಂದು ಹೇಳುತ್ತೇನೆ.

ಕಾಣಬಹುದು ಬಹುಷಃ ಅವರು ತಮ್ಮ ತಮ್ಮ ಹೊಲಗಳಿಗೆ ತೆರಳುತ್ತಿರುವ ರೀತಿ ಎಂದು ಅನಿಸುತ್ತ ಇದೆ ಇದು ಮುಂಜಾನೆ ತೆಗೆದಿರುವ --

ಇದು ಒಂದು ಎಕ್ಸೆರ್ಸನ್ಸ್ ಮಾಡುತ್ತಿರುವ ದ್ರಶ್ಯವಾಗಿದೆ ಹೀಗೆ ಇಲ್ಲಿ ಪುರುಷರು ಎಕ್ಸೆರ್ಸನ್ಸ್ ಮಾಡುತ್ತಿದ್ದಾರೆ ಹಾಗೆ ಮಹಿಳೆಯರು ಎಕ್ಸೆರ್ಸನ್ಸ್ ಮಾಡುತ್ತಿದ್ದಾರೆ ಹಾಗೆ ಇದು ಒಂದು ಉದ್ಯಾನವನ ಇರಬಹುದು ಎಂದು ನಾನು ಭಾವಿಸುತ್ತೇನೆ.

ಇಲ್ಲಿ ಒಂದು ಅಂಗಡಿಯ ದೊಡ್ಡ ರೀತಿಯ ಅಂಗಡಿ ಇರುವುದನ್ನು ಸಹಗಮನಿಸಬಹುದಾಗಿದೆ . ಹಾಗೆಅಲ್ಲಿ ಒಬ್ಬ ಮನುಷ್ಯ ಸ್ಕೂಟಿಯ ಮೇಲೆ ಹೋಗುತ್ತಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ .ಹಾಗೆ ಅಲ್ಲಿ ಒಂದು ಟೆಕ್ನಾಲಜಿ --

ನಾವು ಇಲ್ಲಿ ಗಮನಿಸಬಹುದು ಹಾಗೂ ಇಲ್ಲಿ ಒಬ್ಬ ಗಾರ್ಡ್ ಇರುವುದನ್ನು ಸಹ ಗಮನಿಸಬಹುದು ಒಂದು ಆಟೋ ಹೋಗುತ್ತಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಹಾಗೆ ಒಂದು ಬೈಕ್ ಹೋಗುತ್ತಿರುವುದು .

ಮತ್ತೆ ರಿಪೀಟ್ ಅದೇ ಚಿತ್ರ ಅಲ್ಲಿ ಓರ್ವ ಮನುಷ್ಯ ಇರುವುದನ್ನು ಗಮನಿಸಬಹುದು ಹಾಗೆ ಅಲಿ ಚಾಕಲೇಟ್ ಗಳು ಹಾಗೆ ಡಾರ್ಕ್ ಫ್ಯಾಂಟಸಿ --